ಇದ ಪೂಜಾರಿ ದೇವ್ರ್ ಪೂಜೆ ಮಾಡಕ್ ಹತಾರು .

ಸ್ವಾಮೀಜಿಗಳು ಯಾರ್ ಮಾಡ್ಬೇಕ್ ಅಂತಿರತೈತಿ ಅವ್ರೆ ಮಾಡ್ಬೇಕ್ ಆಗೈತೆ.

ಇವ್ರೇ ಮ್ಯಾಕಾನಿಕ್ಕ ಇನ್ನು ಗಾಡಿಲೆಲ್ಲಿ ಪ್ರಾಬ್ಲಮ್ ಆಗಿತ್ತು ಏನು ಆಗಿತ್ತು ಅಂದ್ರ ಇವ್ರೇ ರಿಪೈರಿ ಮಾಡ್ಕೊಡ್ತಾರು.

ಇದ ಪೇಪರ್ ವರ್ಕ್ ಇದ ಮನೆಗ ಸಣ್ಣ ಹುಡುಗರ ಟೈಮ್ ಪಾಸ್ ಆಗಲಿಲ್ಲಾಏನ್ ರೀ ಕಲಿಲಿ ಏನ್ ರೀ ತಲೆ ಓಡಸಿ ಇನ್ವೆಂಷನ್ ಮಾಡಲಿ ಅಂತ ಹೇಳಿ ಇಂತ ಪೇಪರ್ ವರ್ಕ್ ಮಾಡರಿ ಅಂತ ಸಣ್ಣ ಹುಡುಗರಿಗೆ ಕಲಸ್ತರು ನಾವು ಸಣ್ಣ ಇರತಾಗ.--

ಇದ ಜಿಮ್ ನಾಗ ನಿಮಗ ಒಬ್ಬ ಬಾಡಿ ಹಾರಂ ಆಗಲ್ಲಿ ಅಂತ ಹೇಳಿ ಹೆಲ್ಪ್ ಮಾಡಕ್ಕ ರನ್ನಿಂಗ್ ಸ್ಟೈರ್ ಕೇಸ್ ಇಟ್ಟಿರತರೋ. ಇದರ ಮ್ಯಾಲ್ ನೀವ ರನ್ನಿಂಗ್ ಮಾಡಬೇಕಾತ್ಯತಿ ಇದರ ಮ್ಯಾಗ ನೀವ ಟಾಂನಿಂಗ್ ಸೆಟ್ ಮಾಡಿ ರನ್ನಿಂಗ್ ಮಾಡತಿನ್ ಅಂದ್ರ.--

ನಮ್ಮ ಕಟಿಂಗ್ ಬಾಯ್ಸ್ ದೇನು ಜಾಸ್ತಿ ಇರಂಗಿಲ್ಲ ಸೈಡ್ ಕಟ್ ಮಾಡೋದು ಅಷ್ಟೇ ಇರತೈತಿ ಮತ್ ಇಬ್ಬರು ಕೆಲ್ಸಕ್ಕೆ ಇರ್ತರು ಮತ್ ನಮ್ಮ ಕೂಡಲನು ಚಲೋ--

ಇದು ನಮ್ಮ ಕಡೆ ಸ್ಪೆಷಲ್ ಐಟಂ ದಹಿ ವಡಾ ಅನಂತಾರು ಇದನ್ನ ಹೋಟೆಲ್ ಅದು ಹೋದಾಗ ಬೇರೆ ಬೇರೆ ಕಡೆ ಬೇರೆ ಬೇರೆ ಟೈಪ್ ಡಿಸೈನ್ ಮಾಡತರು. ನಮ್ಮ ಕಡೆ ಈ ಟೈಪ್ ಡಿಸೈನ್ ಮಾಡತರು ಈ ಟೈಪ್ ಕಾಣ್ ತಿದು.

ಈದ ಡೈರಿ ಪಾರ್ಲರ ಡೈರಿ ಪಾರ್ಲರ್ ಅಲ್ಲಿ ನಿಮಗ ಇಲ್ಲಿ ಐಕ್ಸೀಮ ಇಲಾರ ಡೈರಿ ಒಳಗ ಏನ್ ಸಿಕ್ಕತವ ಹಾಲ --

ಯಾವದೋ ಟೈಪ್ ಕೆಲಸಕ್ಕೆ ನೀವ ಇದನ್ನ ಯೂಸ್ ಮಾಡಕೋಬಹುದು ಜೆ_ಸಿ_ಬಿ ಬಾಡಿಗೆಗೆ ಕೊಡತಿರತಾರೋ ನೀವ ಅಲ್ಲಿನಿಯರ್ ದಗಾ ಯಾರದೋ ಕೇಳಿ ಅವರದ ಕಾಂಟೆಕ್ಟ್ ನಂಬರ್ ಇಸ್ಕೊಂಡ ಬುಕಿಂಗ್ ಮಾಡಕೋಬಹುದು.

ಇದ ಸ್ಟೇಷನರಿ ಅಂಗಡಿ ಬ್ ಬುಕ್ ಸ್ಟಾಲ್ ಅನ್ಬೋದ್ ನಿವಾ. ಇಲ್ಲಿ ನಿಮ್ಮಗ ಓ ಶಾಲಿ ಹುಡುಗ ಹೋಗಕ ಏನ್ ಏನ್ ಸಾಮಾನ ಬೇಕಾಕ್ತಲ್ಲ ಅವೆಲ್ಲಾ ಸಾಮಾನ ಸಿಕ್ತವು.

ಅರಬಿ ಅದು ಏನು ಸಿಗಂಗಿಲ್ಲಾ ಬರಿಯಕ್ಕ ಬುಕ್ ಪೆನ್ ಬ್ಯಾಗ್ ಬಾಸ್ಕೆಟ್ ಏನ್ ಬೇಕೋ ಎಲ್ಲಾ ಐಟಂ ಗಳು ನಿಮ್ಮಗ ಇಲ್ಲಿ ಸಿಗತ್ತವ.

ಇವ ಬೊಬಿ ಡೋಲ್ಸ್ ಹುಡಿಗಿಯರಿಗೆ ಬಹಳ್ ಇಷ್ಟ ಆಗತವ.